ಇದು ಒಂದು ದೇವಸ್ಥಾನದಲ್ಲಿ ಇರೋ ದೇವರು. ಅದು ಕಲ್ಲಿನ ವಿಗ್ರಹ. ಅದಕ್ಕೆ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದರೆ. ಹಿಂದ್ಗಡೆ ಬಾಳೆ ಬಾಳೆಕಂದ್ ನಿಲ್ಸಿದಾರೆ. ಅದಕ್ಕ್ ಒಂದ್ ರೆಡ್ ಕಲರ್ ದ್ ಒಂದು ಅಹ್ ಇದನ್ನ ಹಿಂದ್ಗಡೆ ಚೆನ್ನಾಗಿ ಇದ್ ಹಾಕಿದ್ದಾರೆ. ಕೆಳಗಡೆ ಒಂದು ಮನೆ ಇದೆ.

ಇದು ಕೂಡ ನೋಡಿ ಒಂದು ಟೂರಿಸ್ಟ್ ಪ್ಲೇಸ್ ತಾರಾ ಇದೆ ನೋಡಿ ಸುತ್ತಲೂ ಬಂಡೆಗಳು ಅಲ್ಲಿ ನಿಂಥಂಕೊಂಡು ಫೋಟೋ ಶೂಟ್ ಆಗಿರ್ಬಹುದು. ಬೇರೆ ಒಂದು ಏನಾದರೂ ಎಷ್ಟು ಚೆನ್ನಾಗಿದೆ ಅದು ನೀರು ಅಂದ್ರೆ ಅ ನೇಚರ್ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ.

ಈ ಚಿತ್ರದಲ್ಲಿ ಒಂದು ಆಹ್ ಮೇಲೆ ಕೈಯಿಂದ ಹೆಣೆದಿರುವ ಆಹ್ ಬುಟ್ಟಿಗಳ ಇಟ್ಟಿರುವುದನ್ನು ನೋಡಬಹುದಾಗಿದೆ.